ಖಂಡಿತ ಮರೆಯಲಿಕ್ಕಿಲ್ಲ. ನಿಮ್ಮನೆಲ್ಲಾ ತುಂಬಾ ನೆನಪು ಬರ್ತದೆ.

ಸರಿ ಮತ್ತೆ ಇನ್ನೊಂದು ದಿನ phone ಮಾಡ್ತೀನಿ. okay ಯಾ? ಬಿಡುವಿದ್ದಾಗ. ಖಂಡಿತವಾಗಿಸ.

ಹ ನಮಸ್ತೆ ನಾನ್ ಚೆನ್ನಾಗಿದ್ದೇನೆ ನೀವ್ ಹೇಗಿದ್ದೀರಿ ? ಹ ನಾನ್ ಉಷಾರಾಗಿದ್ದೇನೆ ಊಟಯೆಲ್ಲ ಆಯ್ತಾ? ಹ ಊಟಾಯೆಲ್ಲ ಆಯ್ತು ನಿಮ್ದು ಆಯ್ತಾ ಊಟ?

ನಾನ್ ಈಗ ಈಗ college ಬಿಟ್ಟು ಬಂದದ್ದು ಅಷ್ಟೇ.

ಹ ಜಾತ್ರೆಗೆ ಹೋಗಿದ್ಯಾ ಜಾತ್ರೆಗೆ. ಇಲ್ಲ ಇವತ್ತು ಅಥವಾ ನಾಳೆ ಹೋಗ್ಬೇಕು ಅಷ್ಟೇ ನೀವ್ ಹೋಗಿದ್ದೀರಾ? ಇಲ್ಲ ಇಲ್ಲ ಹೋಗ್ಲಿಲ್ಲ ನಾವ್ friends ಎಲ್ಲ ಹೋಗುವ ಅಂತ ಆಲೋಚನೆ ಮಾಡ್ತಾ ಇದ್ದೇವೆ.

ಇಪ್ಪತ್ತೊಂದಕ್ಕೆ ಬೆಡಿ ಉಂಟಲ್ವಾ ಹಾಗೆ ಆ ದಿವಸ ಹೋಗೊಣ ಅಂತ.

ಆ ದಿವಸ ಹೋದ್ರೆ ಮತ್ತೆ ರಾತ್ರಿ ಬೆಡಿ ಯೆಲ್ಲ ನೋಡಿ,

ಇಲ್ಲ ಅದೇ ಇವತ್ತು ಅಥವಾ ನಾಳೆ ಹೋಗ್ಬೆಕಂತಾ ನಾನು ಆಲೋಚನೆ ಮಾಡ್ತಾ ಇದ್ದೇನೆ.

ನೀವ್ ನಿಮ್ಮ್ . ಜಾತ್ರೆ ಬಗ್ಗೆ ತಿಳ್ಕೊಂಡ್ ಬಿಟ್ರಾ ಹೇಗೆ ಸಂಜೆ ಎಲ್ಲ ಎಂಥ ಹೇಗುಂಟು ಅಂತ. ಇಲ್ಲ ನೋಡ್ಲಿಲ್ಲ ನೋಡ್ಬೇಕಷ್ಟೆ ಅದೇ ಹೋಗಿ ನೋಡ್ಬೇಕಷ್ಟೆ ಈಗ ಜಾತ್ರೆಯೆಲ್ಲ ಎಂಥೆಲ್ಲಾ ಉಂಟು ಅಂತ .

ಅದು ನಾವ್ ಹೋಗಿ ನೋಡಿದ್ರೆನೇ ಚಂದ ಕಾಣುದಲ್ವಾ.

ಕೇಳುದಕ್ಕಿಂದ ನೋಡಿಯೇ ಒಳ್ಳೇದಲ್ವಾ .

ಮಧ್ಯಾಹ್ನಕ್ಕೆ . ಸಾಂಸ್ಕೃತಿಕ ಕಾರ್ಯಕ್ರಮ ಎಂತ ಉಂಟಾ ಗೊತ್ತುಂಟಾ. ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ತದ ಅಂತ daily ದಿನ~ ದಿವಸಯೆಲ್ಲ ಆಗ್ತದಂತ ಕಾಣ್ತದೆ.

ಬೇರೆ ಬೇರೇ ಆಗ್ತದ ಬೇರೆ ಬೇರೆ ಡೊಳ್ಳು ಕುಣಿತ ಹಾಗೆಂತದ್ರು ಇರ್ತದಾ. ಅದೆಲ್ಲ ಇರುದಿಲ್ಲ ಅಂತ ಕಾಣ್ತದೆ ಇರುದಿಲ್ಲ.

ಈಚೆ ಭರತನಾಟ್ಯ ನೃತ್ಯ ಆತರದ್ದೇ ಇರ್ತದೆ .

Friends ಒಟ್ಟಿಗೆ ಹೋಗುದು ಅಂದ್ರೆ ಒಂದು ಖುಷಿ ಅಲ್ವ.

ಬೇರೆ ಎಲ್ಲಿಯ ಆಡುದೆಲ್ಲ ಉಂಟಲ್ಲ ಹಾಗೆ ಸ್ವಲ್ಪ ಹ.

ಹೌದೌದು ಅದನ್ನು ನೋಡ್ಲಿಕ್ಕೆ ಒಂದು ಚೆಂದ. ಹೌದು ಮತ್ತೆ ನಾಳಿದ್ದು ಇಪ್ಪತ್ತೆರಡಕ್ಕೆ ಉಂಟಂತೆ.

ಹ ಅಲ್ಲಿ .

ಹಾಗೆ ಆ ದಿವಸ ಎಂತ ಮಾಡುದು ಅಂತ ನೋಡ್ತ ಇದ್ದೇನೆ.

ಹ ಒಳ್ಳೆದಿದ್ರೆ ಹೋಗ್ಬೋದಿತ್ತು.

ಮತ್ತೆ ಸಂಜೆ ಬರ್ಲಿಕ್ಕೆ ಕಷ್ಟ ಆಗ್ತದಲ್ಲ ಹಾಗೆ.

ಗಾಡಿ ವ್ಯವಸ್ಥೆ ಮಾಡಿಕೊಂಡು ಹೋಗ್ಬೇಕ್ ಅಷ್ಟೇ .

ದೂರ ಆಗ್ತದಲ್ಲ problem ಆಗ್ತದೆ.

ಅಲ್ಲೇ ಹತ್ತಿರ ಇದ್ದವ್ರಿಗೆ ತೊಂದ್ರೆಲ್ಲ ರಾತ್ರಿ ಎಷ್ಟೋತ್ತಾದ್ರು ಗಾಡಿ ವ್ಯವಸ್ಥೆಯೆಲ್ಲ ಇರ್ತದೆ.

ಮತ್ತೆ ಜಾತ್ರೆಯಲ್ಲೆಲ್ಲ ಹೋದ್ರೆ ಚರ್ಮುರಿ ಎಲ್ಲ ತಿನ್ನುದ್ ಅದೊಂದು ಇದ್ ಅಲ್ಲ interesting ಅಲ್ವ.

ಹ ಸರಿ ಆಯ್ತ್ ಹಾಗದ್ರೆ ಇನ್ನೊಮ್ಮೆ ಮಾತಾಡ್ವ.

Hello ಸಂಜನಾ ಆರಾಮ್ ಇದ್ದೀ? ಆರಾಮ್ ಇದೀನ್ ನೀನು?

ಹಾ ನಮ್ದು ಆಯ್ತು ಏನ್ special ಇವತ್ತು. ನಂದಾ ಊಟ ಸಾಂಬಾರ್ ನಿಂದು? ಹೌದಾ ನಮ್ದ್ ಪಲಾವ್ ಮಾಡಿದ್ದು ಮನೆಯಲ್ಲಿ.

ಅದೇ ಪಲಾವ್ ಮಾಡಿದ್ರು ಅದೇ special ನಮ್ದು ಅದೇನಿಲ್ಲ. ಹೌದಾ ಎಲ್ಲಿದ್ದೀರಾ? ನಾನ್ Bellary ಅಲ್ಲಿ. Bellary ಅಲ್ಲಿ ಯಾವ್ area ಅಲ್ಲಿ .

ಯಾವ್ area ದಲ್ಲಿ ಇದ್ದೀರಾ?

ನಿಮ್ದು? ನಾನು ಇಲ್ಲೆ ಇದ್ದೀನಿ Royal Circle ಅಲ್ಲಿ ನಾವು ನಮ್ಮ್ ಮನೆ ಇರೋದು ಇಲ್ಲೆ ವೆಂಕಟಮ್ಮ colony ಹತ್ರ.

College ಏನ್ ಓದ್ತಿದ್ದೀರಾ? ನಾನು degree second year B.Com ನೀನು? ನನ್ದು ಈವಾಗ Paramedical complete ಆಗಿದೆ one year .

ಹಾ one year complete ಆಗಿದೆ second year ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ exam ಕಟ್ಟಿರದು.

ಹ್ಮ್ enjoy ಮಾಡ್ಬೇಕು.

ಇನ್ನ್ ಏನ್ ಏನ್ enjoy ಮಾಡಿದ್ರಿ degree ಅಲ್ಲಿ second year ಆ first year ಆ? ಈವಾಗ degree second year ನಾನ್ ಸರಳಾದೇವಿ college ಅಲ್ಲಿ ಓದ್ತಾ ಇದೀನಿ.

ಸರಳಾದೇವಿ college .

ಹಾ ಗೊತ್ತಿದೆ ಸರಳಾದೇವಿ ಗೊತ್ತಿದೆ college . ನೀವೂ PU ನಾ? ಇಲ್ಲ ಇಲ್ಲ degree ನು comp~ degree complete ಅದ್ರಮೇಲೆ ತೊಗೊಂಡಿರೋದು paramedical .

Okay. ನಿನ್ನ friends ಜೊತೆ ಎಲ್ಲಿ tour ಗೀರ್ ಹೋಗಿಲ್ವಾ? ಹೋಗಿದ್ವಿ ಮೊನ್ನೆ recent ಆಗಿ ಹೋಗಿದ್ವಿ. ಹೌದಾ ಯಾವೂರು. Voice break ಆಗ್ತಿದೆ. Trip ಯಾವ್ ಊರಿಗೆ ಹೋಗಿದ್ರಿ? Goa, Dandeli ಹೋಗಿದ್ವಿ. ಹೌದಾ ಹೇಗಿತ್ತು ಅಲ್ಲಿ? Full enjoyment ಇತ್ತು friends ಜೊತೆ ಭಾಳ time ಕಳಿದ್ವಿ. ಹೌದಾ ಚೆನ್ನಾಗಿತ್ತಾ? ಹಾ Full enjoyment ಇತ್ತು. Amount ಏನಾದ್ರು ಜಾಸ್ತಿ ಖರ್ಚು ಆಗುತ್ತಾ ಅಲ್ಲಿ ಅದ್ರಲ್ಲಿ ಹೋದ್ರೆ. ಹಂಗೇನ್ ಇಲ್ಲಪ್ಪಾ ನಮ್ ಅಂದ್ರೆ ನಮ್ದು own ಅಲ್ಲಿ car ಇದ್ದಿದ್ವಿಯಲ್ಲ ಅಷ್ಟೆನು ಖರ್ಚೆನು ಆಗ್ಲಿಲ್ಲ. ಹೌದಾ.

ಹೊ ಹೌದಾ अच्छा ನಾವ್ ಹೋಗ್ಬೇಕ್ ಅಂತ plan ಹಾಕಿದ್ದೀವಿ ಅದು ಯಾವ್ ತರ ಇರುತ್ತೆ ಅಂತೇಳಿ ಕೇಳ್ದೆ enjoyment ಎಲ್ಲಾ ಚೆನ್ನಾಗಿ ಇರುತ್ತೆ ತಾನೆ ಅಲ್ಲಿ? Friends ಜೊತೆ ಹೋದ್ರೆ full ಜಾಸ್ತಿ ಜನ ಹೋದ್ರೆ full enjoyment ಇರುತ್ತೆ ಎಲ್ಲಾನು experience ಎಷ್ಟ್ ಚನ್ನಾಗಿ ಇರುತ್ತೆ ನಿಮ್ಗೆ privacy ಸಿಕ್ಕಂಗಾಗುತ್ತೆ. friends ಜೊತೆ enjoy ಮಾಡ್ಬೋದು ಯಾವತ್ತೂ friends ಜೊತೆ miss ಮಾಡ್ಕೋಬಾರ್ದು tour ಗೆ ಹಂಗೆಲ್ಲಾ. ಹಾ ಹೌದು. ಆದ್ರೆ ಚೆನ್ನಾಗಿರುತ್ತೆ . ನೀವ್ already ಹೋಗಿ ಬಂದಿದ್ದೀರಲ್ವಾ ನಿಮ್ಗೆ experience ಇರುತ್ತೆ ಅಂತೇಳಿ ನಾನು ಕೇಳ್ದೆ. ಹೌದು exp~ ಅಂದ್ರೆ ಚೆನ್ನಾಗಿರುತ್ತೆ full enjoyment ಇರತ್ತೆ ಅಂತ ಹೇಳಿದ್ನಲ್ಲ ನೀವ್ ಒಂದ್ಸಲ ಹೋಗ್ಬಂದ್ ನೋಡಿ ಆವಾಗ ನಂಗೆ ಮತ್ತೆ call ಮಾಡ್ಬೇಕು ನೀವ್ ಮಾಡಿ ಹೇಳ್ತಿರ ಜೊತೆ ಚೆನ್ನಾಗಿತ್ತು. ಹಾ Goa ಅಲ್ಲಿ famous ಏನಿದೆ ಅಲ್ಲಿ? Famous ಏನ್ ಇಲ್ಲಪ್ಪ free ಇದು Goa beach ಒಂದ್ famous ಅಂದ್ರೆ. ಹಾ ಹೌದಾ. Game friend ಜೊತೆ games ಆಡ್ಬೋದು ಚೆನ್ನಾಗಿರುತ್ತೆ.

Game ಗೆ cost ಇದು amount ಏನಾದ್ರು ಜಾಸ್ತಿ ಆಗುತ್ತಾ? ಹಂಗೇನಿಲ್ಲ normal ನಿಮ್ಮ್ ನಿಮ್ಮ್ department .

ನೀ ಖರ್ಚ್ ನೀಎಷ್ಟ್ ಮಾಡ್ತಿಯೋ ಅಷ್ಟ್ friends ಎಷ್ಟ್ ಮಾಡ್ತಾರೊ ಅಷ್ಟು but ಅಂದ್ರಿಂದೇನು personal ಏನ್ ಇರಲಲ್ವಾ ನಿನ್ personal life ಅದ್ದು. ಹ್ಮ್ ಅಂದ್ರೆ minimum ಇಷ್ಟು amount ಹೋಗ್ಬೇಕಲ್ವ. ಹಾ minimum ಅಂತಂದ್~ ten thousand ಇಟ್ಕೊಂಡೊಗ್ಬೋದು but ಆಮೇಲೆ ಅಲ್ಲಿ ನಿನ್ನ್ ಖರ್ಚು ಎಷ್ಟ್ ಮಾಡ್ತೀರಿ ಅಷ್ಟ್ ಆಗತ್ತೆ ಇಲ್ಲ ಅಂದ್ರೆ ಇಲ್ಲ.

Minimum ಏನ್ ಇಲ್ಲಾ ಅಂದ್ರು ಒಂದ್ ten ಇಡ್ಕೊಂಡು ಹೊಗ್ಬೋದು.

Okay ಅದಕ್ಕೇ ನಾವ್ ನಾವು tour ಹೋಗ್ಬೇಕಾ plan ಹಾಕ್ತಾ ಇದ್ದೀವಿ ಅದಿಕ್ಕೆ ನೀವ್ ಹೋಗಿದೀರಿ ಅಂತೇಳಿ ಗೊತ್ತಾಯ್ತು ಅದಕ್ಕೆ call ಮಾಡಿ ಕೇಳಿದ್ದೀನಿ. ಹೌದಾ ಇಲ್ಲಾ ಚೆನ್ನಾಗಿ ಇರುತ್ತೆ ನೋಡಿ ಒಂದ್ ಎರಡು ಮೂರು ಸರಿ ಹೋಗ್ ಬನ್ನಿ ಒಂದ್ಸರಿ ನೋಡಿ ಅವಾಗ್ ಮಾತಾಡಿ. ಆ okay information ಹೇಳಿದಕ್ಕೆ thank you .

Okay ಮತ್ತೇನು hello .

ಹ್ಮ್ ಮತ್ತೇನು than okay thank you ನಾನ್ friends ಕೂಡ ಹೇಳ್ತೀನಿ ಈತರ ನನ್ friend ಗ್ ಕೇಳಿದ್ದೀನಿ ಅಂತೇಳಿ . ಹಾ okay ಆಮೇಲೆ meet ಆಗೋಣ okay ನಾ.

ಹಾ ನಾನ್ ಚನ್ನಾಗಿದ್ದೇನೆ? ನೀನ್ ಹೇಗಿದ್ದಿ?

ಹ ಎಂತ ಇಲ್ಲ, ಹೀಗೆ book ಓದ್ತಾ ಇದ್ದೆ.